ಕಾಣಿಸುತ್ತಿರುವುದನ್ನು ಹಲವಾರು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಹಾಗು ಹೆಂಗಸರು ಸಹ ಇದ್ದಾರೆ ಇಲ್ಲಿ ಯಾವುದೇ ಚಿಕ್ಕ ಮಕ್ಕಳ ಫನ್ಕ್ಷನ್ ಎಂತು ಕಾಣಿಸುತ್ತಿದೆ ಎಲ್ಲರ ಕೈಯಲ್ಲಿಯೂ ಗಿಫ್ಟ್ ಬಾಕ್ಸ್ ಗಳು ಇದ್ದಾವೆ ಎಂಬುದು ನಮಗೆ ಕಂಡು ಬರುತ್ತದೆ.

ಈ ದ್ರಶ್ಯದಲ್ಲಿ ಒಬ್ಬ ಹುಡುಗ ಜಿಮ್ಮನ್ನು ಮಾಡುತ್ತಿದ್ದಾನೆ ಹಾಗು ವೆಟನ್ನು ಲಾಸ್‌ ಮಾಡಿಕೊಳ್ಳಲು ಎಂದು ಕಾಣಿಸುತ್ತಿದೆ ಇದು ಒಂದು ಜಿಮ್‌ ಸೆಂಟರ ಆಗಿದೆ ಇನ್ನೊಬ್ಬ ಯುವಕ ಅಲ್ಲೆ ನಿಂತುಕೊಂಡು ನೊಡುತಿದ್ದಾನೆ ಇನ್ನೊಬ್ಬ ಯುವಕ ಅಲ್ಲಿ ಜಿಮ್ಮನ್ನು ಮಾಡುತ್ತಿದ್ದಾನೆ ಕಾಣಿಸುತ --

ಚಿತ್ರದಲ್ಲಿ ಒಬ್ಬ ಯುವಕ ಕಂಡುಬರುತ್ತಿದ್ದಾನೆ ಅವನು ಅವನ ಈರದು ಶೋಲ್ಡರ್ಗಳನ್ನು ಹಿಡಿದು ಜಿಮ್ ಬೋಡಿಯನ್ನು ತೋರಿಸುತ್ತಿದ್ದಾನೆ ಅವನ ಬಾಡಿ ತುಂಬಾ ಚೆನ್ನಾಗಿದೆ ಅನಿಸುತ್ತದೆ ಇದು ಜಿಮ್ ಸೆಂಟರನ ಒಂದು ಭಾಗ ಎನ್ನುವಂತೆ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನಂದರೆ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೊರಡುತ್ತಿರುವುದು ಕಾಣಿಸುತ್ತದೆ ಇನ್ನು ಹಲವು ಶಿಕ್ಷಕರು ಅಲ್ಲೇ ಬಾಗಿಲಿನಲ್ಲಿ ನಿಂತುಕೊಂಡಿದ್ದಾರೆ ಎಲ್ಲಾ ಮಕ್ಕಳು ಹೋಗುತ್ತಿದ್ದಾರೆ ಶಾಲೆಯ ಒಳಗೆ ಹೋಗುವಂತೆ ಕಾಣಿಸುತ್ತಿದೆ.

ಇಲ್ಲಿ ಕಾಣಿಸುತ್ತಿರುವ ದೃಶ್ಯ ಒಬ್ಬಳು ಮಹಿಳೆ ಇಲ್ಲಿ ಕಸವನ್ನು ಗುಡಿಸುತ್ತಿರುವ ದೃಶ್ಯ. ಇದು ಒಂದು ಬಿಲ್ಡಿಂಗ್ ಅಥವಾ ಒಂದು ಮನೆ ಅನಿಸುತ್ತದೆ ಅದರ ಕೋರಿಡೋರ್ನಲ್ಲಿ ಒಬ್ಬಳು ಮಹಿಳೆ ಕಸವನ್ನು ಗುಡಿಸುತ್ತಿದ್ದಾಳೆ ಎಂಬುದು ನಮಗೆ ಕಂಡುಬರುತ್ತಿದೆ.

ಇದರಲ್ಲಿ ಕಾಣಿಸುತ್ತಿರುವುದು ಚಿಕ್ಕ ಚಿಕ್ಕ ಮಕ್ಕಳು ಯೋಗವನ್ನು ಮಾಡುತ್ತಿದ್ದಾರೆ. ಆ ಮಕ್ಕಲಿ ಯೋಗ ಮಾಸ್ಟರ್ ಯೋಗವನ್ನು ಹೇಳಿಕೊಡುತ್ತಾನೆ ಎಂಬ ಅಂತ ಕಾಣಿಸುತ್ತಿದೆ. ಹಲವಾರ ಮಕ್ಕಳು ತುಂಬಾ ಚನ್ನಾಗಿ ಯೋಗವನ್ನ ಮಾಡುತ್ತಿದ್ದಾರೆ. ಇದು ಯೋಗ ಕ್ಲಾಸ್ ಎಂದು ನಮಗೆ ಗೊತ್ತಾಗುತ್ತಿದೆ.

ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಬಸ್ ಅದು ಬಂಡೀಪುರ ಟೈಗರ್ ರಿಸೆರ್ವ ಅನ್ನುವಂತಹ ಬಸ್ --

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಫ್ಲವರ್ ಒಂದು ಫ್ಲವರ್ ಅಂಗಡಿ ಇಲ್ಲಿ ಎಲ್ಲ ರೀತಿಯ ಪ್ಲಾಸ್ಟಿಕ್ ಫ್ಲವರ್